ರಂಗೋಲಿಯನ್ನು ಹಾಕುತ್ತಿದ್ದಾರೆ ಮತ್ತು ಬೇರೆ ಜನರು ಅದು ನಿಂತುಕೊಂಡು ನೋಡುತ್ತಿದ್ದಾರೆ .

ಒಂದು ಹುಡುಗಿ ಕೈಯಲ್ಲಿ ಮೊಬೈಲ್ ಅನ್ನು ಇಟ್ಟುಕೊಂಡಿದ್ದಾಳೆ.

ಮತ್ತು ಈ ಬ್ಯಾಂಕಿಗೆ ಕಬ್ಬಣದ ಬಾಗಿಲು ಇದೆ.

ಇಲ್ಲಿ ನೀವು ಒಂದು ದೊಡ್ಡ ಕಾಂಪೌಂಡನ್ನು ನೋಡುತ್ತಿದ್ದೀರ .

ಅವರು ಹ್ಯಾಟ ನ್ನು ಧರಿಸಿದ್ದಾರೆ ಮತ್ತು ಪ್ಯಾಂಟ ಶರ್ಟ್‌ನ್ನು ಹಾಕಿದ್ದಾರೆ.